ಮಾಡ್ತಾರೆ ಊರಲ್ಲೆಲ್ಲ.

ಅದೆ ಶಾವಿಗೆ ಅಂತು ಒತ್ ಶಾವಿಗೆ ಅಂತು ತುಂಬ ಚೆನ್ನಾಗಿರುತ್ತೆ.

ಹಾ, ಇಡ್ಲಿ ಎಲ್ಲ ಚೆನ್ನಾಗಿರ್ತದೆ ಅವತ್ತು. ಮ್ಮ್ . ಅವ್ರ್ ಅದಕ್ಕ್ ಏನೋ ಹಾಕ್ತರಲ್ವ? ತೆಂಗಿನಕಾಯ್ದು ನೀರಲ್ಲ ಏನೊ ಹಾಕ್ತಾರಲ್ಲ? ತೆಂಗಿನಕಾಯ್ದು ಮತ್ತೆ ಅವ್ರ್ yeast ಎಲ್ಲ ಹಾಕ್ತಾರೆ ಅವ್ರು. ಆ, ಆ, ಮ್ಮ್. ಅದೇ ಒಂದ್ಹೊತ್ತಿಗ್ ತಿನ್ನಕ್ ಆಗುತ್ತೆ ಅದನ್ನ. ಆಮೇಲಾಮೇಲ್

ಮ್ಮ್. ಅದೊಂಥರ ಇದಾಗಿರುತ್ತೆ.

ನಿಮ್ದು famous ಇದು ಮಾಡ್ತೀರಲ್ವ ನೀವು ಯಾವಾಗ್ಲೂ. ತಿಮಾರೆ ಚಟ್ನಿ, ತಿಮಾರೆ ಚಟ್ನಿ ಮಾಡಿಲ್ವ? ತಿಮಾರೆ ಚಟ್ನಿ ಎಲ್ಲ ಮಾಡ್ತಿವಿ. ಒಂದ್ ವಾರಕ್ ಒಂದ್ ಎರಡ್ ಸಲ ಮಾಡ್ತಿವಿ ತಿಮಾರೆ ಚಟ್ನಿ.

ಬಾಳೆ ಬಾಳೆದು ಪೂಮೆ ಅಂತ ಹೇಳ್ತಾರಲ್ಲ?

ಬಾಳೆ ಹಣ್ಣು, ಕಾಯಿ ಅದುನ್ನು ತಂದು ಇದ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ.

vitamin ಸೊಪ್ಪು ಅದಕ್ಕೇನೋ ಅಂತಾರೆ, ಹೌದು vitamin ಸೊಪ್ಪು ಇದ್ಯ ಇವಾಗ್ಲು? vitamin ಸ್ವಲ್ಪ ಸ್ವಲ್ಪ ಹಾಕ್ತದೆ ಈಗ. ಮ್ಮ್. ಮುಂಚೆ ಎಲ್ಲ ಜಾಸ್ತಿ ಆಗೋದು ಅಲ್ವ ತೋಟದಲ್ಲಿ? ಆ. ಈಗ ಕಡಿಮೆ ಆಗಿದೆ ಎಲ್ಲ ಅಲ್ಲಿ.

ಎಲ್ಲ ಕಟ್ ಮಾಡ್ತಾರಲ್ಲ ? ಒತ್ತಿ ಕಟ್ ಮಾಡ್ ಬಿಡ್ತಾರ್ ಅದನ್ನ. ಅ ಸೊಪ್ಪಿಗೆಲ್ಲ ಏನೊ ಇದುನ್ ಹಾಕ್ತರಲ್ವ?

ಬಾ, ಹಲಸಿನ್ ಬೀಜ. ಹಲಸಿನ್ ಬೀಜ ತಿಂದ್ರೆ ಒಳ್ಳೇದ್ ಆಗ್ತದೆ. ಅವರೆಕಾಳು ಎಲ್ಲ ಹಾಕಿದ್ರೆ ಒಳ್ಳೇದ್ ಆಗ್ತದೆ.

ಅದೇನು ಅದುಕ್ಕುನು ರುಬ್ಬ್ ಹಾಕ್ತಿರ ಇಲ್ಲ ಬರಿ ಪಲ್ಯನ? ಅದಕ್ ರುಬ್ ಹಾಕ್ಬೇಕು. ಇಲ್ಲ ಅಂದ್ರೆ ಅಷ್ಟು ಒಳ್ಳೇದು ಆಗೋದಿಲ್ಲ.

ಮ್ಮ್. ಬರಿ ಸುಕ್ಕ ತರನೇ.

ನೆನ್ನೆ ಸೀರಾ ಮಾಡಿದ್ದೆ. ಇವತ್ತ್ ಅದೆ ಪೂಜೆ ಎಲ್ಲ ಮಾಡ್ದೆ. ನಾಳೆ ಬೆಳಿಗ್ಗೆ ಹೊರಡ್ತೀವಲ್ವ?

packing ಆಗಿದೆ. ಇನ್ನ ಒಂದ್ ಸಲ check ಮಾಡ್ಬೇಕು.

ನೀವ್ ಅವತ್ತು ಬಂದಾಗ ನೋಡ್ತೀನಿ. ಏನಾದ್ರು ಬಾಕಿ ಇದ್ರೆ ಇಡ್ತೀನಿ.

ನಮ್ ಮಕ್ಳು ಬರ್ತಾರೆ ನಾಳೆ ಬೆಳಿಗ್ಗೆ. ಮ್ಮ್. ನಾಳೆ ಬರ್ತಾರ?

ಸರಿ ಸರಿ. ಅವ್ರು ಬರ್ತಾರೆ ನಾನು ಪ್ರಯತ್ನ ಪಡ್ತೀನಿ ನಿಮ್ ಮನೆಗ್ ಬರೋದಕ್ಕೆ. ಹತ್ನೆ

ನೀವ್ ಬರ್ಬೇಕಲ್ಲ ದೊಡ್ ಮಗಳು. ಮ್ಮ್, ದೊಡ್ ಮಗಳೆಲ್ಲ ಬಂದ್ರೆ ನಾನು ಬರ್ತೀನಿ ಅಲ್ಲಿ.

ಆ, ಮಕ್ಳುನ್ನು ಕರ್ಕೊಂಡ್ ಬರ್ತೀನಿ. ನಿಮ್ದ್ ಅದೊಂದು ಪಾಯಸ ಇದೆ ಅಲ್ವ?

ಏನೊ ಇದು ಮಾಡ್ತೀರಲ್ವ ನೀವು ತುರುದ್ಬಿಟ್ಟು,

ನೀವ್ ಪಾಯ್ಸ ಮಾಡ್ತಿರ್ ಅಲ್ವೇನ್ರಿ?

ಅದೊಂದು ಏನಂತಾರೆ ಆ ತರಿ ಒಟ್ಟೊಟ್ಟೆ ಇದ್ ಬಂದ್

ಅಂತ ಹೇಳ್ತಾರ್ ಅದಕ್ಕೆ.

ಅಲಲ್ಲ ನೀವ್ ಮಾಡಿ ಏನಾದ್ರು function ಗೆ ಸುಮ್ನೆ ನಾನ್ ಕೇಳಿದ್ದು

ನೀವು ಬೇಕಾದ್ರೆ ಮಾಡ್ತೀನಿ. ಇಲ್ಲ ಅಂದ್ರೆ ಮಾಡೋದಿಲ್ಲ ನಾನು ಇಲ್ಲ ಇಲ್ಲ ನಮ್ಗ್ ಯಾವ್ದಾದ್ರು ಆಗುತ್ತೆ. ನೀವ್ ಯಾವ್ದು ನೀವು ಇದಕ್ಕೆ ನಿಮ್ದು function ಗ್ ಏನ್ ಪಾಯಸ ಅಂತ decide ಮಾಡಿದಿರಾ? ಅದು ಸೇವಿಗೆ ಮಕ್ಕಳ್ ತಿಂತಾರಲ್ಲ ಎಲ್ಲ. ಹ್ಮ್ ಹ್ಮ್. ಸೇವಿಗೆ ಪಾಯ್ಸನ ?

ನನ್ನ ಪುಳ್ಳಿ ನವ್ರು ತಿಂತಾರಲ್ಲ ಸೇವಿಗೆ ಎಲ್ಲಾ?

ಮುಂಚೆ ಎಲ್ಲಾ ಶಾವಿಗೆ ಉದ್ದುದ್ದದ್ ಬರೋದಲ್ವ ಇವಾಗ್ಲು ಅದನ್ನೇನ ನೀವ್ ತಗೊಂಬರೋದು? ಹೌದ್ ಅಲ್ಲ, ಈಗ ಅದು ಅಲ್ಲ. ಅಲ್ಲೇ fry ಮಾಡಿ ಇರ್ತಾರೆ.

ಮೊನ್ನೆ ಅದನ್ನೇ ತಂದಿಟ್ಟಿದಿನಿ ಒಂದ್ packet

ಅದಕ್ಕೆ ಅವನ್ಗೆ ಸ್ವಲ್ಪ ಪಾಯ್ಸ ಮಾಡಿ ಕೊಡ್ತೀನಿ ಅಂತ. ಮ್ಮ್. ನೀವೇನು ಪಾಯಸಕ್ಕೆ ಹಾಲ್ ಹಾಕೊದ ತೆಂಗಿನ್ ಹಾಲ? ನಾನು ತೆಂಗಿನ ಕಲ ತೆಂಗಿನ ಹಾಲೆ ಹಾಕೋದು ಮತ್ತೆ ಸ್ವಲ್ಪ ಸೇವಿಗೆ ಆದ್ರೆ ಪಾಯ್ಸಕ್ಕೆ ಇದು ದ ದ ಹಾಲ್ ಹಾಕದ್ರೆ ಒಳ್ಳೇದ್ ಆಗ್ತದೆ.

ಹಾ ದಪ್ಪ ಆಗ್ತದೆ ಅದು ರುಚಿ ಬರ್ತದೆ.

ಆಮೇಲೆ ನಿಮ್ದು ಹೆಂಗು ನಿಮ್ದು ಕಾಡಲ್ಲಿ ಇದ್ ಇದೆ ಅಲ್ಲ ಗೇರು ಬೀಜ. ಹೆಸರ್ಕಾಳುಗೆಲ್ಲ ಇದು ಹಾಕೋದು ಎಂತ

ಇವಾಗ್ ನಿಮ್ದು ಕಾಡಲ್ಲಿ ಇದಿಲ್ವ ಗೇರ್ ಹಣ್ಣ ಇಲ್ವಾ ?

ಹೋಗೋದಿಲ್ಲ ಕಾಡಿಗೆ ಎಲ್ಲ. ಕಾಡಲ್ಲಿ

ಮರ ಥರ ಆಗಿದೆ ಎಲ್ಲ.

ಇಲ್ಲಂದ್ರೆ ಅದು ಮತ್ತೆ ಅದು ಪುನರ್ ಪುಳಿ ಹಣ್ಣು ಎಲ್ಲ ಸಿಕ್ತಿತಲ್ವ ನಿಮ್ಗೆ? ಪುನರ್ ಪುಳಿ ನೋಡೋಕ್ ಕಾಣೋದೆ ಇಲ್ಲ ಈಗ. ಪುನರ್ ಪುಳಿ ಮರ ಕಾಣೋದೆ ಇಲ್ಲ.

ಹಾ, ತುಂಬಾ ನಾರಿದೆ ಅಲ್ಲ ದೊಡ್ಡ್ ದೊಡ್ಡದು.

ಮ್ಮ್.

ಅದೆ ಕಷ್ಟ. ಇವಾಗೆಲ್ಲ packet ಅಲ್ಲಿ ಸಿಗುತಲ್ವ ಬಿಡಿ ಅದ್ರುದು ಸಿಪ್ಪೆ ಎಲ್ಲ.

ಸಿಗುತ್ತೆ. ಸಿಪ್ಪೆ ಸಿಗುತ್ತೆ. ಅದ್ರುದು juice ಮಾಡ್ತಾರಲ್ವ ಕುದುಸ್ ಬಿಟ್ಟು ಯಾವ್ದು ಇದು ಪುನರ್ ಪಳಿ juice ಆ?

ಇದುಂಟು ಒಂದು packet ಉಂಟು juice ಮಾಡ್ಲಿಲ್ಲ ನಾನು ಹಾಗೆ ಇಟ್ಟಿದಿನಿ. ಮತ್ತೆ ನಿಮ್ಗೇನು function ಇಲ್ವಾ ನಾಳೆ ನಾಡಿದ್ ಎಲ್ಲಾ?

ಅಲ್ಲಿ ಹೋಮ ಹೆಸರಲ್ಲಿ ಚಂಡಿ ಹೋಮ ಇದೆ.

ಮತ್ತೆ ಗಟ್ಟಿ ಹಾಲ್ ನಲ್ಲಿ ಇದ್ ಇದೆ ಅಂತೆ. ಎಂತ ಇಪ್ಪತೈದ್ ವರ್ಷದ್ ಇದು ಅಂತೆ ವಾರ್ಷಿಕೋತ್ಸವ ಎಂತವೋ ಇದೆ ಅಂತೆ.

ಹ, ಊಟ ಇದೆ. ಬೆಳಿಗ್ಗೆ ಚಹಾಕ್ಕೆ ಬನ್ನಿ ಅಂತ ಹೇಳಿದ್ರು. ಚಾ ತಿಂಡಿ ಎಲ್ಲ ಉಂಟು. ಕಾಫಿ ತಿಂಡಿ ಎಲ್ಲ.

ಹಾಗಾಗಿ ನಿಮ್ದು ಬರಿ ಒಂದು ರಾಗಿ ದೋಸೆ ಮಾಡಿ ಹೋದ್ರೆ ಆಯ್ತು ನಾಳೆ ಕೆಲ್ಸ.

ಹೌದು ಖಾಲಿ ಬೆಳಿಗ್ಗೆ ಒಂದ್ ರಾಗಿ ದೋಸೆ ಮಾಡಿ ಸ್ವಲ್ಪ ಚಾ ಕುಡ್ದು ಹೋಗುದು. ಒಂದ್ ಒಂಬತ್ತು ವರೆಗೆ ಹೋಗೋದು ಮ್ಮ್. ಆಮೇಲೆ ರಾತ್ರಿ ಎಲ್ಲೂ function ಇಲ್ವಾ? ಅದಕ್ಕೆ ರಾತ್ರಿ ಬೆಳಿಗ್ಗೆ ಸಾಂಬಾರ್ ಮಾಡಿರೋದು.